ಇದು ಬಂದ್ಬಿಟ್ಟು ಬಸ್ ಸ್ಟಾಂಡ್ ಅಂತ ಅನ್ಸುತ್ತೆ ಅಲ್ಲಿ ಎಲ್ಲ ಬಸ್ಗ ನಿಂತಕೊಂಡಿದ್ದಾವೆ ಒಂದು ರೆಡ್ ಕಲರ್ ದ ಮೂರೂ ಇದಾವೆ ಇವೆಲ್ಲ ಬಸ್ಸಗಳು ಬೈಕ್ ಎಲ್ಲ ಪಾರ್ಕಿಂಗ್ ಇದ್ದಾರೆ .

ಇದು ಬಂದ್ ಬಿಟ್ಟು ಯಾವದೋ ಹೈವೆ ಅಲ್ಲಿ ಒಂದು ಲಾರಿ ಇದೆ . ಗೂಡ್ಸ್ ಪಾರ್ಸೆಲ್ ಹೋಗೋ ಲಾರಿ ನಿಂತಕೊಂಡಿದೆ ಅದರ ಪಿಕ್ ಇದು ಗೂಡ್ಸ್ ಪರ್ಸಲ್ ಹೋಗೋ ಲಾರಿ ನಂಬರ್ ಕೂಡ ಇದೆ. ಕೆ_ಎ ಥರ್ಟಿಟೂ ಸಿ ಫೋರ್ ಥ್ರೀ ಫೋರ್ ಸೆವೆನ್ ಅಂತ ಇದೆ. ಕರ್ನಾಟಕದ್ದು ರಿಜಿಸ್ಟರ್ ಗಾಡಿ.

ಚಿತ್ರ ಬಂದ್ಬಿಟ್ಟು ಚರ್ಚ್ ನಮ್ಮ ಚರ್ಚ್ ರಾವ ಆರಾಧ್ಯ ದೈವ ಅಂತ ಹೇಳಬಹುದು ಚರ್ಚ್ ನೈಟ್ ಟೈಮ್ ಅಲ್ಲಿ ಯಾವದೋಒಂದು ಫೆಸ್ಟಿವಲ್ ಮಾಡ್ತಾಯಿರೋದ್ದ್ರಿಂದ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ.

ಉಂಟು ಕ್ರೈಸ್ತ ಧರ್ಮದವರ ಚರ್ಚು ಇದು ತುಂಬಾ ಹಳೆದಾದ ಚರ್ಚು ಆದರೂ ಪರವಾಗಿಲ್ಲಾ ಚೇನಾಗಿದೆ ಅಂಥಾ ಎಲ್ಲಾ ಚೆನ್ನಾಗಿದೆ ನೋಡೋಕೆ--

ಸೂಪರ್ ಆಗಿದೆ ನೋಡೋಕೆ ರೂಮ್ ರೂಮ್ ಥರ ಇದೆ ನೋಡೋಕೆ ಮುಂದಾಗಡೆ ಫೀಲ್ಡ್ ಇದೆ ಒಂದು ದೊಡ್ಡ ಮರ ಇದೆ ಗ್ರೀನ್ ಆಗಿದೆ ಚೆನ್ನಾಗಿದೆ ಕ್ಲೀನ್ ಆಗಿದೆ.